ಹೊಳೆ ನೀರು ಕುಡಿಯಾಕ್ ಬಹಳ ಚಂದ್ ನೋಡ್ರಿ ಫಿಲ್ಟರ್ ನೀರ್ ಗಿಂತ ಹೊಳೆ ನೀರು ಬಹಳ ಚಂದ.

ಅಗದಿ ಕರ್ನಾಟಕ ಉತ್ತರ ಕರ್ನಾಟಕದ್ ಜೋಳದ ರೊಟ್ಟಿ ಕಾರದ ಪುಡಿ ಹಿಂಡಿ ತಿಂದ್ ಬಿಟ್ರೆ ನಮಗೆ ಅರೋಗ್ಯ ನೋಡ್ರಿ.

ಹಿಂಗ್ ಮಾಡೂ ಸಿಕ್ಕಾಪಟ್ಟಿ ಮಳಿ ಐತಪ್ಪ ಅಂದ್ರ ನಮ್ಮೂರ್ನಾಗೂ ಇದೆ ತರ ಬರ್ತಾವು ಆದ್ರೆ ಏನ್ ಮಾಡಬೇಕು.

ಚಂದ ಮುಂಜಾನೆ ಘಮ ಘಮ ಸ್ಮೆಲ್ ಹಾರ್ತವು ಮನಸ್ಸಿಗೆ ಕಣ್ಣಿಗೆ--

ಎಲ್ಲದಕ್ಕೂ ನೆಮ್ಮದಿ ತರತೈತಿ ಹೂವ ನೋಡಕ್ ಬಹಳ ಚಂದ್ ರೀ. ಶಣ್ಣ ಹುಡುಗೂರು ಪಠಕ್ ಅನ ಮೂರ್ರುದು ಹರ್ಕಂಡ್ ಹೋಗಿ ಬಿಡ್ತಾರ ನಮ್ಮ ಮನಿ ಮಗಲ್ದ ಹುಡುಗರ್.

ತೊಗೊಳ್ಬೇಕು ಅಂದ್ರಿ ಮತ್ತೊಬ್ರ ಮತ್ತ ಬಂತು ನೋಡಿ--